ಡ್ಯಾನ್ಸ್ ಕ್ಲಾಸು . ಡ್ಯಾನ್ಸ್ ಕ್ಲಾಸ ಬಗ್ಗೆ ಏನ್ ಹೇಳ್ಬೇಕಂದ್ರೆ ಆಹ್ಹ್ ನಾನ್ ನಾನ್ ಚಿಕ್ಕಕ್ ಇರ್ಬೇಕಾದ್ರೆ ಭರತನಾಟ್ಯ ಕ್ಲಾಸ್ ಗೆಲ್ಲಾ ಹೋಗ್ತಿದ್ವಿ.ಇವಾಗಂತೂ ಡ್ಯಾನ್ಸ್ ಅನ್ನೋದು ಒಂದು ಫ್ಯಾಷನ್ ಆಗೇ ಹೋಗಿದೆ. ಪ್ರತಿಯೊಬ್ಬರು ಡ್ಯಾನ್ಸ್ ಮಾಡೇ ಮಾಡ್ತಾರೆ .

ನಾವು ಆಹ್ಹ್ ಫಸ್ಟ್ ಟ್ರಿಪ್ ಗೆ ಹೋಗೋದಾದ್ರೆ ಬೀಚ್ ಗೊಸ್ಕರಾನೆ ಬೀಚ್ ಇರೋ ಪ್ಲೇಸ್ ನೆ ನೋಡಿ ಹೋಗ್ತಿವಿ ಏನಕ್ಕಂದ್ರೆ ಫ್ರೆಂಡ್ಸ್ ಎಲ್ಲಾ ಹೋದಾಗ ಬೀಚ್ ಲ್ ತುಂಬಾ ಎಂಜಾಯ್ ಮಾಡಬಹುದು ಅನ್ನೋ ಕಾರಣಕ್ಕ ಹೋಗ್ತಿವಿ.

ಆಹ್ಹ್ ನೀರಲ್ ಆಟ ಆಡೋದ್ ತುಂಬಾ ಖುಷಿ ಕೊಡುತ್ತೆ. ಅಹ ಅಂದ್ರೆ ಅಲ್ಲಿಂದ ವಾಪಾಸ್ ಬರೋಕೆ ಮನ್ಸ್ ಆಗಲ್ಲಾ ಅಷ್ಟ್ ಖುಷಿ ಆಗುತ್ತೆ .

ಆಹ್ಹ್ ನಾವು ಗ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡಿರೋದೇ ಖುಷಿ ಇರುತ್ತೆ ಇಲ್ಲಾಂದ್ರೆ ಒಂದ್ ಒಂದೇ ಸತಿ ಪ್ರಾಬ್ಲಮ್ ಆಗೋದು ಇರತ್ತೆ ಟ್ರೈನ್ ಲಿ .

ಅಲ್ಲಿನೂ ಶಟಲ್ ಆಡ್ತೀವಿ. ಅಂದ್ರೆ ಒಂದು ಹನ್ದ್ರೆಡಿಗೆ ಅಥವಾ ಹಿಂಗೆ ಅಂತ ಟಾರ್ಗೆಟ್ ಮಾಡಿ ಇಟ್ಕೊಂಡ್ಬಿಟ್ಟು ಆಡ್ತೀವಿ.